ಸುತ್ತ ಮುತ್ತಲು ಗಿಡ ಮರಗಳಿಂದ ಕೂಡಿದೆ.

ಇದು ಒಂದು ಪೋಸ್ಟ್ ಆಫೀಸಿ ಇದೆ ಇದರ ಒಳಗಡೆ ಹೋಗಲು --

ಇಲ್ಲಿ ಒಂದು ಫ್ಯಾನ್ ಇದೆ ಹಾಗೂ ಒಂದು ಎ_ಸಿ ಇದೆ ಕೆಳಗಡೆ ಒಂದು ಸೋಫಾ ಇದೆ.

ಒಂದು ಟೇಬಲ್ ಇದೆ ಪಕ್ಕದಲ್ಲಿ ಒಂದು ಮೂರ್ತಿ ಇದೆ ಹಾಗು ಇಲ್ಲಿ --

ಇಲ್ಲಿ ಅನೇಕ ರೀತಿಯ ಕಬ್ಬಿಣದ ರಾಡ್ ಗಳನ್ನು ಹಾಕಲಾಗಿದೆ.

ಹಾಗೂ ಅನೇಕ ರೀತಿಯ ಲೈಟ್ಸ್ ಗಳಿವೆ ಫ್ಯಾನ್ ಗಳಿವೆ ಹಾಗೂ ಎ_ಸಿ ಗಳಿವೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಪಕ್ಕದಲ್ಲಿ ಒಂದು ದೊಡ್ಡದಾದ ಕಿಟಕಿಯನ್ನು ಹೊಂದಿದೆ.

ಹಾಗು ಇಲ್ಲಿ ಅನೇಕ ರೀತಿಯ ಲೈಟ್ಸ್ ಗಳನ್ನು ಕೂಡ ಹಾಕಲಾಗಿದೆ.

ಇಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಯ ಪಕ್ಕ ಅನೇಕ ರೀತಿಯ ಕಟ್ಟಡಗಳು ಇದೆ.

ಸುತ್ತಮುತ್ತಲು ಅನೇಕ ರೀತಿಯ ಪೋಸ್ಟರ್ಸ್ ಗಳು ಇವೆ.

ಕುಳಿತಿವೆ ಅದರ ಕೆಳಗಡೆ ಬಣ್ಣ ಬಣ್ಣದ ಆಟಿಕೆ ಸಾಮಾನುಗಳಿವೆ ಆ ಎರಡರ ಪಕ್ಕದಲ್ಲಿ.

ಇಲ್ಲಿ ಸ್ಟೈಲಿ ಗಳು ಹಾಗೂ ಐಸ್ಕ್ರೀಮ್ ಆಕಾರದ--

ಇಲ್ಲಿ ಅನೇಕ ರೀತಿಯ ಬಸ್ ಗಳು ನಿಂತಿವೆ.

ಒಂದು ವ್ಯಾಯಾಮ ಮಾಡುವ ಸ್ಥಳ ಇದೆ.

ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ತಳವಿದೆ ಸುತ್ತಮುತ್ತಲು ಬೇಯ ಬಣ್ಣದಿಂದ ಕೊಡಿದೆ.

ಹಾಗೂ ಈ ಶಹಜಹಾನ್ ಗೋರಿಯೂ ದೊಡ್ಡದಾದ ಕಿಟಕಿಗಳನ್ನು ಒಳಗೊಂಡಿದೆ.

ಉಪ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನೌಬಾದ್--

ಸುತ್ತಮುತ್ತಲು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ.

ಇಲ್ಲಿ ಅನೇಕ ರೀತಿಯ ವ್ಯಕ್ತಿಗಳು ನಿಂತಿದ್ದಾರೆ.

ಸುತ್ತ ಮುತ್ತಲೂ ಹಚ್ಚ ಹಸುರಿನಿಂದ ಕೂಡಿದೆ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ.

ಇದು ದೊಡ್ಡ ದೊಡ್ಡ ಕಿಟಕಿಗಳನ್ನು ಒಳಗೊಂಡಿದೆ ಹಾಗೂ ಇಲ್ಲಿ ಒಂದು ತಗಡದ ಶೇಡ್ ಇದೆ.

ಹಾಗೂ ಫ್ಯಾನ್ ಗಳಿವೆ ಹಾಗು ಎ_ಸಿ ಇದೆ.

ಹಾಗು ಇಲ್ಲಿ ವಿವಿಧವಾದ ಲೈಟ್ಸ್ ಗಳಿವೆ.

ವರ್ಕ್ ಎಂದು ಸೂಚನಾ ಫಲಕದಲ್ಲಿ ಬರೆಯಲಾಗಿದೆ.

ಕೆಂಪು ಬಣ್ಣದ ಹಸಿರು ಬಣ್ಣದ ಹಳದಿ ಬಣ್ಣದ ನೀಲಿ ಬಣ್ಣದ --

ಮತ್ತು ಆ ಚೀಲವನ್ನು ಅಳತೆಯನ್ನು ಮಾಡಲಾಗಿದೆ.